ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಂದು ಗ್ರಂಥಾಲಯದ ದೃಶ್ಯ ಕಂಡುಬರುತ್ತಿದೆ. ಅಲ್ಲಿ ಹಲವಾರು ಪುಸ್ತಕಗಳನ್ನು ಸಾಲು ಸಾಲಾಗಿ ಇಟ್ಟಿರುವ ದೃಶ್ಯ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಂದು ಅಂಗಡಿ. ಆ ಅಂಗಡಿ ಯಾವುದು ಎಂದರೆ ಬೇಕರಿ ಅಂಗಡಿಯಾಗಿದೆ. ಇಲ್ಲಿ ಎಲ್ಲ ತರಹದ ಸ್ವೀಟ್ ಗಳು--

ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಂದು ದೊಡ್ಡದಾದ ಈಜುಕೊಳವಿದೆ. ಅಲ್ಲಿ ನೀಲಿ --

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಒಂದು ಮಯ್ದಾನ ಕಾಣುತ್ತಿದೆ. ಇಲ್ಲಿ ಹಲವಾರು ಜನರು ಯೋಗಾಭ್ಯಾಸವನ್ನು--

ಕಂಡು ಬರುತ್ತಿದೆ. ಹಲವಾರು ಜನರು ಇರುವ ದೃಶ್ಯ ಈ ಚಿತ್ರದಲ್ಲಿ ಇದೆ.